ಮುಂದೆ ಇರುವ ಟೇಬಲ್ ನ ಮೇಲೆ ಪುಟ್ಟಿಗಳಿದ್ದು ಅದರಲ್ಲಿ ತರಕಾರಿಗಳು ತುಂಬಿಕೊಂಡಿವೆ

ಹಾಗು ಅನೇಕ ಕಲರ್ ಗಳನ್ನು ಒಳಗೊಂಡಿದ್ದು ನೂರಾರು ಸ್ಪೆಕ್ಟ್ ಗಳನ್ನು ಲೈನ್ ಲೈನ್ ಆಗಿ ಜೋಡಿಸಿರುವುದರಿಂದ ಗ್ರಾಹಕರು ಇದನ್ನು ಗ್ರಾಹಕರು ತಮಗೆ ಇಷ್ಟವಾದ ಸ್ಪೆಕ್ಟ್ ಅನ್ನು ತೆಗೆದುಕೊಳ್ಳಲು ಸಹಾಯಕವಾಗಿದೆ.

ಅನೇಕ ಗಿಡಗಳು ಕುಡಿಕೊಂಡು ಇಲ್ಲಿ ಜನರು.

ಈ ಚಿತ್ರದಲ್ಲಿ ನಾವು ಅನೇಕ ಕಾರ್ ಗಳನ್ನು ಪಾರ್ಕ್ ಮಾಡಿರುವುದನ್ನು ನಾವು ನೋಡಬಹುದಾಗಿದೆ.

ಅಂಗೆ ಪಕ್ಕದಲ್ಲಿ ಒಂದ್ ಸಣ್ಣ ಸಣ್ಣ ಸಣ್ಣ ಗಿಡಗಳು ಹಾಗು ಮರಗಳಿಂದ ಕೂಡಿಕೊಂಡಿದೆ ಹಾಗ ಇಲ್ಲೊಬ್ಬ ವ್ಯಕ್ತಿ ನಿಂತಿರುವುದನ್ನ ನೋಡಬಹುದು.

ಈ ಚಿತ್ರದಲ್ಲಿ ನಾವು ಭರತನಾಟ್ಯ ಮಾಡುವ ನಾಲ್ಕು ಜನ ವ್ಯಕ್ತಿಗಳನ್ನು ಮಹಿಳೆಯರನ್ನ ನಾವು --

ಇಲ್ಲಿ ನೋಡಬಹುದಾಗಿದೆ ಹಲವು ಅಲಂಕಾರಿಕ ಉಡುಗೆ ತೊಡುಗೆಗಳನ್ನು ಈ ಚಿತ್ರದಲ್ಲಿ ನಾವು ಗಮನಿಸಬಹುದಾಗಿದೆ ಹಾಗೆ ಅವು --

ಕೊಂಡಿರುದನ್ನು ನೋಡಬಹುದಾಗಿದೆ ಹಾಗು ಪಕ್ಕದಲ್ಲಿ ಅ ಸಣ್ಣ ಅಥವಾ ಸಣ್ಣ ಮತ್ತ ದೊಡ್ಡ ಮರಗಳನ್ನು ನಾವು ಈ ಗಮನಿಸಬಹುದಾಗಿದೆ.

ಹಾಗೆ ಆ ಸ್ಟೇಜ್ ನ ಪಕ್ಕದಲ್ಲಿ ಒಂದಿಷ್ಟು ಜನ ನಿಂತುಕೊಂಡಿರುವುದನ್ನು ನಾವು ಈ ಚಿತ್ರದಲ್ಲಿ ಗಮನಿಸಬಹುದಾಗಿದೆ.

ಚಿತ್ರದಲ್ಲಿ ನಾವು ಅನೇಕ ಜನ್ನರು ಗುಂಪನ್ನು ನೋಡು ಅನೇಕ ಜನರು ಕೂಡಿಕೊಂಡಿರೊ ಗುಂಪನ್ನು ನೋಡಬಹುದಾಗಿದೆ ಹಾಗೆ--

ಈ ಚಿತ್ರದಲ್ಲಿ ನಾವು ಅನೇಕ ಜನರು ನದಿಯೊಳಗೆ ನಿಂತುಕೊಂಡಿರೋದನ್ನು ನಾವು ಗಮನಿಸಬಹುದಾಗಿದೆ ಹಾಗೆ ಅನೇಕ ಜನರು ನದಿಯಲ್ಲಿ ನಿಂತುಕೊಂಡಿರುವ ಚಿತ್ರಣವನ್ನು ಚಿತ್ರವನ್ನು ಈ ಚಿತ್ರದಲ್ಲಿ ನಾವು ಗಮನಿಸಬಹುದಾಗಿದೆ ಗಮನಿಸಬಹುದಾಗಿದೆ.

ಇದು ಒಂದು ಸಮಾರಂಭದ ವೇದಿಕೆಯಾಗಿದ್ದು ಇಲ್ಲಿ ಅನೇಕ ಲೈಟಿಂಗ್ ಗಳು ಹಾಗೂ ಅಲಂಕಾರಿಕ ವಸ್ತುಗಳ ಮೂಲಕ ಡೆಕೋರೇಟ್ ಮಾಡಲಾಗಿದೆ ಹಾಗು ಇದನ್ನು ನೋಡಲು ಅನೇಕ ಜನರು ಗುಂಪು ಕೂಡಿರುವುದನ್ನು ಈ ಚಿತ್ರದಲ್ಲಿ ಗಮನಿಸಬಹುದು ಆಗಿದೆ.

ಇಲ್ಲಿ ಹೋಟೆಲ್ ಎಂಬ ಬೋರ್ಡನ್ನು ಸಹ ಕಾಣಬಹುದಾಗಿದೆ.

ಈ ವೀ ಚಿತ್ರದಲ್ಲಿ ನಾವು ನದಿ ಹಾಗು ಅನೇಕ ಮೆಟ್ಟಿಲುಗಳನ್ನು ಗಮನಿಸಬಹುದಾಗಿದೆ ಹಾಗೆ ಒಬ್ಬ ವ್ಯಕ್ತಿ ನಿಂತಿರುಕೊಂಡಿರುವುದನ್ನು ನಾವು ಗಮನಿಸಬಹುದಾಗಿದೆ ಅನೇಕ ಮೆಟ್ಟಿಲುಗಳನ್ನು ಹೊಂದಿದೆ ಹಾಗೆ ಅದರ ಮುಂಭಾಗದಲ್ಲಿ ಅದರ ಹಿಂದ್ ಹಿಂದೆ--

ಈ ಚಿತ್ರದಲ್ಲಿ ನಾವು ಬಕಿಟ್ ಹಾಗು ಜಗ್ಗುವನ್ನು ನಳ್ ನಳ ಹಾಗು ಸಿಂಕನ್ನು ನೋಡಬಹುದಾಗಿದೆ ಇದು ವಾಶ್ರೂಮ್ ಆಗಿರಬಹುದು ಎಂದು ಗಮನಿಸಬಹುದಾಗಿದೆ ಇಲ್ಲಿ--

ಟೈಯರ್ ಗಳನ್ನು ಗಮನಿಸಬಹುದಾಗಿದೆ ಹಾಗೂ ಇಲ್ಲಿ ಒಂದು ಕೆಂಪು ಕಲರ್ ಮಷೀನ್ ಹಾಗೂ.